ಅಲ್ಲಿ ಅನೇಕ ಬಾಲ್ ಗಳು ಇರಿಸಲಾಗಿದ್ದು ಹಾಗೂ ಅನೇಕ ಬಟ್ಟೆಗಳು ಸಾಲಾಗಿ ಇರಿಸಲಾಗಿದೆ.

ಕಟ್ಟಡದ ಮುಂಭಾಗದಲ್ಲಿ ತೋಟವಿದ್ದು ವಿಭಿನ್ನ ಸಸ್ಯಗಳನ್ನು ನಾವು ಕಾಣಬಹುದು.

ಅಲ್ಲಿ ಅನೇಕ ಜನರು ತಮಗೆ ಬೇಕಾಗಿರುವ ವಸ್ತುಗಳನ್ನು ಟ್ರೋಲಿ ಯಲ್ಲಿ ಇಟ್ಟಿಕೊಂಡು ಹೋಗುತ್ತಿರುವುದು ಕಾಣಿಸುತ್ತಿದೆ.

ಈ ಚಿತ್ರವನ್ನು ರಸ್ತೆ ಬದಿಯಿಂದ ತಗೆಯಲಾಗಿದ್ದು ಇಲ್ಲಿ ಒಂದು ಕಟ್ಟಡ ನಿರ್ಮಾಣವಾಗುತ್ತಿರುವುದು ಕಾಣಿಸುತ್ತಿದೆ.

ಚಿತ್ರದಲ್ಲಿ ಒಂದು ಶೆಡ್ ರೀತಿಯ ಜಾಗ ಕಾಣಿಸುತ್ತಿದೆ ಇಲ್ಲಿ ಒಂದು ಹಳದಿ ರಿಕ್ಷಾ ನಿಂತಿದ್ದು ಪಕ್ಕದಲ್ಲಿ ದ್ವಿಚಕ್ರವಾಹನವು ನಿಂತಿದ್ದು ಮತ್ತು ಒಂದು ಸೈಕಲ್ ಕೂಡ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಒಂದು ಬೇಕರಿ ಯ ಒಳಂಗನ ದೃಶ್ಯವನ್ನು ನಾವು ಕಾಣಬಹುದು ಇಲ್ಲಿ ಹಲಗೆಯ ಮೇಲೆ ವಿವಿಧ ರೀತಿಯ ತಿನ್ನಿಸುಗಳು ಹಾಗೂ ಬ್ರೆಡ್ ಗಳನ್ನು ಇರಿಸಲಾಗಿದೆ.

ಇದು ಒಟ್ಟಾರೆ ಶಾಂತ ಮತ್ತು ಪ್ರಕೃತಿ ಸೌಂದರ್ಯವನ್ನು ನಮಗೆ ತೋರಿಸುತ್ತದೆ.

ಜಾರು ಬಂಡೆಗಳು ಇವೆ ಸುತ್ತಲೂ ಹಸಿರು ಮರಗಳನ್ನು ಕಾಣಬಹುದು.

ಇಲ್ಲಿ ಹಲವಾರು ಜನರು ನಿಂತಿದ್ದಾರೆ ಹಾಗು ಕೆಲವರು ಕೆಲಸ ಮಾಡುತ್ತಿದ್ದಾರೆ.

ಪಕ್ಕದಲ್ಲಿ ನಾವು ಕಟ್ಟಡಗಳನ್ನು ಕಾಣಬಹುದು ಆ ಕಟ್ಟಡದಲ್ಲಿ ಒಂದು ಅಂಗಡಿಯ ದೃಶ್ಯವನ್ನು ಕಾಣಬಹುದು.

ಅಲ್ಲಿ ಅನೇಕ ಜನರು ನಿಂತಿದ್ದು ಒಬ್ಬ ದ್ವಿಚಕ್ರ ವಾಹನವನ್ನು ಹಿಡಿದಿರುವುದು ಕಾಣಬಹುದು ಅಂಗಡಿ ಒಳಗೆ ದಿನಸಿ ಪದಾರ್ಥಗಳು ಇವೆ.

ಸುತ್ತಲು ಚಿಕ್ಕ ಚಿಕ್ಕ ಗಿಡಗಳು ಹಾಗೂ ಹುಲ್ಲುಗಳನ್ನು ನಾವು ಇಲ್ಲಿ ನೋಡಬಹುದು.